ನೋಡ್ಲಿಕ್ಕೆ ತುಂಬಾ ಒಂದು ಎರಡು ಕಣ್ಣ್ ಸಾಲ್ದು ಸಾಲದು ಅಂತ ಹೇಳ್ತಾರೆ ಅಲ್ಲಾ ಹಾಗೆಯೇ ಇಲ್ಲಿಯ ಮುಂಬೈಯ ಗಣಪತಿ ಅಷ್ಟು ತುಂಬಾ ಇದು ಸ್~ ಅಹ್ ಒಳ್ಳೆ ಹ್ಮ್ ಹೇಗೆ ಹೇಳ್ತಾರೆ grand ಅಂತ ಹೇಳ್ತಾರೆ ಅಲ್ಲಾ. ತುಂಬಾ ಒಳ್ಳೆಯ ರೀತಿಯಲ್ಲಿಯ ಆಗ್ತದೆ. ಮತ್ತೆ ನಾನು ಊರಿನಲ್ಲಿ ನೋಡಿ ಎಂತದ ಹೇಳ್ಬೆಕಾದ್ರೆ ಊರಿನಲ್ಲಿ ತುಂಬಾ ಅಹ್ ವೇಷಭೂಷಣ ಎಲ್ಲ ತುಂಬಾ ಇರ್ತದೆ. Tableau ಇರ್ತದೆ ಊರಿನಲ್ಲಿ. ಊರಿನಲ್ಲಿ ಒಂದು ಮತ್ತು ಸ ವಿಶಿಷ್ಟ ಅಂತ ಹೇಳ್ಬಹುದು ನಾನು. ಊರಿನಲ್ಲಿ ತುಂಬಾ ಸಮಯ ಆಯ್ತು ನಾನ್ ನೋಡ್ದೆ. ಅಂದ್ರೆ ನಾನು ಇದ್ದ ಸಮಯದಲ್ಲಿ ಅಂತ ಹೇಳಿದ್ರೆ ಅಹ್ ಒಂದು ಇವರದ್ದು ಆಗಿರ್ಬಹುದು ರವುಕ್~ ರವಿ ಕಡ್ಪಾಡಿಯವರದ್ದಾಗಿರ್ಬಹುದು. ರವಿ ಕಡ್ಪಾಡಿ ಅವ್ರು ತುಂಬಾ ಒಂದು ವರ್ಷ ವರ್ಷಸ ಅವರದ್ದೊಂದು ವೇಷಭೂಷಣ ಮಾಡಿ ಒಂದು ಬಡವರಿಗೆ ಸಹಾಯ ಮಾಡುವಂತಹ ಒಂದು ಕಾರ್ಯಕ್ರಮ. ಭಾರಿ ಒ~ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಅವರು ಇಟ್ಕೊಂಡಿದ್ದಾರೆ. ಅವರಿಗು ದೇವರುಸ ಒಳ್ಳೇದು ಮಾಡ್ಲಿ. ಒಂದು ಊರಿನಲ್ಲಿಸ ಹಾಗೆ ಊರಿನಲ್ಲಿ ಒಂದು ದೇವಸ್ಥಾನದಲ್ಲಿ ಆಗಿರ್ಬಹುದು ಮನೆಗಳಿದೆ ಅಂದ್ರೆ ಕೆಲವ್~ ಕೆಲವೊಂದು ಮನೆ ಊರಿನಲ್ಲಿ ಎಲ್ಲಾ ಮನೆಯಲ್ಲಿಸ ಇಡುವುದಿಲ್ಲ. ಕೆಲವೊಂದು ಮನೆಯಲ್ಲಿ ಒಂದು ಹರಕೆ ಹೇಳಿಕೊಂಡವರ ಮನೆಯಲ್ಲಿ ಒಂದು ಇಂತಿಷ್ಟು ಇಂತವೇನಿಟ್ಕೋಳ್ತೇವಂತಲೇ ಒಂದು ಹರಕೆಯನ್ನು ಹೇಳ್ಕೊಳ್ತಾರೆ. ಅಹ್ ಅವ್ರು ಅವರೆಲ್ಲಸ ಗಣಪತಿ ಗಣಪತಿಯನ್ನು ಇಡ್ತಾರೆ. ಆ ಗಣಪತಿಯನ್ನು ಇಡುವಾಗ ನಾವು ಅಹ್ ಆ ಶ್ರದ್ಧಭಕ್ತಿಯಿಂದ ಮಾಡ್ಬೇಕಾಗ್ತದೆ ಆ ಗಣಪತಿಯ ಪೂಜೆಯನ್ನು. ಮತ್ತೆ ಮೂಡು ಗಣಪತಿಯಂತೆ. ಆ ದಿವಸ ಗಣಪ ಚತುರ್ಥಿಯ ದಿನ ಉಂಟಲ್ಲ ಮೂಡು ಗಣಪತಿ ಅಂತ ಹೇಳಿ ಇರ್ತದೆ ಮೂಡು ಮೂಡಿ ಬಂದಂತಹ ಒಂದು ಗಣಪತಿಗೆ ಒಂದು ಮೂಡು ಗಣಪತಿಯನ್ನು ಕೊಡುವಂತಹ ಒಂದು ಅಹ್ ಅಹ್ ಪೂಜೆಸ ಒಂದು ನಡೀತದೆ ದೇವಸ್ಥಾನದಲ್ಲಿ. ಅಹ್ ಮತ್ತೆ ಕಜ್ಜಾಯ ಅಹ್ ಒಂದು ಕಜ್ಜಾಯ ಮತ್ತೆ ಅಹ್ ಇದು ಅಪ್ಪ ಅಪ್ಪ ಅಂತ ಹೇಳ್ತೇವೆ. ಅಪ್ಪ ಸೇವೆ ಅಂತ ಹೇಳ್ತಾರೆ. ಗಣಪತಿಗೆ ತುಂಬಾ ಇಷ್ಟ ಅಂತ ಹೇಳಿ ಆ ಜಿ~ ಆ ದಿನ ಗಣಪತಿಯ ಚತು~ ಗಣೇಶ್ ಚತುರ್ಥಿಯ ದಿನ ನಡೀತದೆ. ಅಹ್ ಮತ್ತೆ ಆನೆಗುಡ್ಡೆ ಗಣಪತಿ ಅಲ್ಲಿ ಆನೆಗುಡ್ಡೆಯಲ್ಲಿಸ ಗಣಪತಿಯನ್ನು ಇಡ್ತಾರೆ. ಮತ್ತೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಎಲ್ಲಸ ಒಂದು ಜನಗಳಿಗೆ ಮಾಡುವಂತಹ ಒಂದು ವ್ಯವಸ್ಥೆ ಇರ್ತದೆ.

ಹ Hai ಶ್ರೀಕಾಂತ್ ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ?

ಹ ನಾನ್ ಸೊ~ ಸುಮ್ನೆ ಕೂತ್ಕೊಂಡ್ TV ನೋಡ್ತಾ ಇದ್ದೆ. ಹ್ಮ್ ಎಂತಾಯ್ತು job ದೆಲ್ಲ ಸಿಕ್ಕಿತಾ ಸಿಕ್ಕಿತಾ job ? ಆ ನೋ ಹುಡುಕ್ತಾ ಇದ್ದೇನೆ ಅಹ್ ಕೆಲವು ಕಡೆಯದ್ದು salary ಅದು ಅಷ್ಟು ಸರಿಯಾಗ್ತಾ ಇಲ್ಲ.

ಮತ್ತೆ ಯಾವುದಂತ ನೋಡ್ತಾ ಇದ್ದೇನೆ.

ಅದು ನಾವು ಒಂದು Trekking ಒಂದು ಮಾಡಿದ್ದೆವು friends ಇದ್ದು high school friends ಇದ್ದು.

ಒಂದು ಬೆಳ್ತಂಗಡಿ ಇಲ್ಲಾದ್ರೆ ಗಡಾಯಿಕಲ್ಲಿಗ್ ಹೋಗ್ವಾಂತ ಇದ್ದೆವು. ಮತ್ತೊಂದು ಮೈಸೂರ್ ಒಂದುಂಟು ಬೆಟ್ಟದ ಕಲ್ಲು ಅಲ್ಲಿ ಎಂತ ಯಾವ್ದು ಎರಡರಲ್ಲಿ ಯಾವ್ದೋ ಒಂದು choose ಮಾಡುದು.

ಹೌದಾ ಗಡಾಯಿಕಲ್ಲು ಎಷ್ಟು ದೂರ ಉಂಟು? ಗಡಾಯಿಕಲ್ಲು ಅಲ್ಲಿಂದ್ ಬೆಳ್ತಂಗಡಿಯಿಂದ ಒಂದು ಇಪ್ಪತ್ತು kilometer ಅಷ್ಟೇ. ಹೌದಾ ಹ ಅಂದ್ರೆ ಈಗ ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಹಾಗೆ ಬರ್ಬೋದಾ?

ಹ ಒಳ್ಳೆ ಉಂಟಾ ಅಲ್ಲಿ? ಹ place ಹ ಹ್ಮ್ place ಸೆಲ್ಲಾ ಒಳ್ಳೆದುಂಟು.

ಹಾಗಾದ್ರೆ ಇನ್ನೊಂದ್ ನೀವು ಹೇಳಿದ್ರಲ್ಲ ಯಾವ್ದು?

ಹ ಎಲ್ರೂ ಈಗ ನಮ್ಮದು high school ದ್ದು friends ಎಲ್ರೂ ಬರ್ತಾರಾ?

ಹಾ ಹ ಹಾಗಾದ್ರೆ ಅದು ಆಗ್ಬೋದು ಬೇರೆ ಯಾರಾದ್ರೂ ಬೇರೆ ಸ್ಥಳ ಯಾವ್ದಾದ್ರೂ ಹೇಳಿದ್ದಾರಾ? ಆಹಾ choose ಮಾಡ್ಲಿಲ್ಲ ನಾವು ಇದೆರಡು choose ಮಾಡಿದ್ದೇವೆ.

ಹ್ಮ್ ಇಲ್ಲಾಂದ್ರೆ ಕುಂದಾದ್ರಿಗ್ ಕೂಡ ಹೋಗ್ಬೋದಿತ್ತು.

ಹಾ ಅದು ತೀರ್ಥಹಳ್ಳಿ ಬರ್ತದಾಂತ ಅಂದ್ರೆ ನಂದು college ಅಲ್ಲಿ friends ಎಲ್ಲ ಹೋಗಿದ್ರು.

ಅಲ್ಲಿಗೂ ಹೋಗ್ಬೋದು. ಹ್ಮ್ ಆಗ್ಬೋದು ಯಾವ್ದಂತ್ choose ಮಾಡ್ಲಿಲ್ಲ ನಾವು ಯಾವ್ದು select ಮಾಡಿದ್ರೆ ನಾವ್ ಹೋಗ್ಬೋದು ಯಾವ್ದಕ್ಕಾದ್ರೂ. ಹ ಯಾವಾಗಾಂತ ದಿನಾಂಕ ಯಾವ್ದಾದ್ರೂ ನಿಗದಿ ಮಾಡಿದ್ದೀರಾ? ಅದು Christmas holiday ನಾಳ್ದು ಒಂದು ವಾರ ಉಂಟಲ್ಲಾ? ಓ ಹೌದಲ್ವಾ ಹ ಆವಾಗ ಎಲ್ಲರೂ free ಇರ್ತಾರಲ್ಲಾ ಆಗ್ ಹೋಗಿ ಬರುವಾಂತ.

ಹಾ ಹಾಗಾದ್ರೆ ಅದು ಒಳ್ಳೇದೇ ಆಯ್ತು ಎಲ್ರಿಗೂ ರಜೆ ಇರ್ತದಲ್ವಾ. ರಜೆ ಇರ್ತದೆ ಮಾತಾಡಿದ ಹಾಗೆ ಆಯ್ತು ಎಲ್ಲರನ್ನೂ ನೋಡಿದ ಹಾಗೆ ಕೂಡ ಆಗ್ತದೆ.

ಅಹ್ ಮಾತಾಡಿದಾಗೆ ಕೂಡ ಆಗ್ತದೆ ಎಂತೆಲ್ಲ ಮಾಡ್ತಿದ್ರಿ ಏನ್ ಮಾಡ್ತಿದ್ದೀರಿ? ಹೌದು ಎಲ್ಲ ಸಿಗದೇ ತುಂಬ ದಿನ ಆಗಿದೆ ಅಲ್ವಾ. ಹ್ಮ್ ಯಾವುದು place ಆಗ್ಬೋದು ನಿನಗೆ ಹತ್ರ ಇದ್ದದ್ದು ಆಗ್ಬೋದು ಆದ್ರೆ ಬಾಕಿಯವರಿಗೆ ಕೂಡ ಹತ್ರ ಆಗ್ಬೇಕಲ್ಲ ಎಲ್ಲಾ. ಹೌದು ಹ ಗಡಾಯಿಕಲ್ಲೇ ಆಗ್ಬೋದಾಂತನಿಸ್ತದೆ ಅಂದ್ರೇ ಆಚೆಯಿಂದ ಬರುವವರಿಗೆ ಅದೇ mangalore ಕಡೆಯಿಂದ ಬರುವವರಿಗೆಸ ಹತ್ತಿರವೇ ಅಲ್ವಾ.

ಅಂದ್ರೆ ಬೆಳಿಗ್ಗೆ ಬೇಗ ಬರ್ಬೇಕು ಒಂದು ಐದು ಗಂಟೆಗೆ reach ಆಗ್ಬೇಕು ಬೆಳ್ತಂಗಡಿಗೆ.

ಅದೇ ಎಲ್ರೂ ಯಾರಾದ್ ಅದೇ ಎಲ್ಲ ಒಂದು ಹತ್ತಿರ friends ಅದ್ದು ಯಾರಾದ್ರೂ ಮನೆ ಉಂಟ ಅಲ್ಲಿ ಎಲ್ಲರೂ ಹೋಗಿ.

ನಮ್ಮ ಮನೆಗೆ ಬರ್ಬೊದಲ್ಲ ಜಾಗ ಉಂಟು ತುಂಬ. ಹ ಅಲ್ಲಿಗೂ ಹಾ ಅದೇ ಆಗ್ಬೋದು ಅಂದ್ರೆ ನಾವು ಸಂಜೆ ಮೂ ಮೊದ್ಲನೇ ದಿವಸ ಸಂಜೆ ಬಂದು. ಹ್ಮ್ ಸಾಯಂಕಾಲ ಬಂದು halt ಆದ್ರಾಯ್ತು ಎಲ್ಲ ready ಮಾಡಿದ್ರಾಯ್ತು ಕಾಫಿ ತಿಂಡಿ ಊಟ ಆಗಿ ಮಲಗಿ ಮತ್ತೆ ಎದ್ದು ಹೋಗುದೇ ಸೀದಾ. ಹೌದು ಹಾಗಾದ್ರೆ ಎರಡು ಬಸ್ ಉಂಟು Trekking ಗೆ ಹೋಗ್ಲಿಕ್ಕೆ.

ಹ ಎಲ್ಲರತ್ರ ಎಷ್ಟು ಗಂಟೆಗೆ ಬರುದೂಂತೆಲ್ಲ ಹೇಳಿದ್ದೀರಾ? ಹ decide ಮಾಡಿದ್ದೇವೆ ಅವರು ಹೇಳಿದ್ರು ಸಂಜೆ ಆಗ್ವಾಗ ಬರ್ತೇವೆ ನಾವು ಹೇಳಿದ್ರು ಕೆಲವರು bike ಕಲ್ಲಿ ಬರ್ತಾರೇಂತ ಹೇಳಿದ್ರು night . ಹೋಗುವಾಗ ಮಾತ್ರ ನಾವು ಬಸ್ಸಲ್ಲಿ ಹೋಗ್ವ ಆವಾಗ ಒಳ್ಳೇದಾಗ್ತದಲ್ಲಾ

ಹಾಗಾದ್ರೆ ಗಡಾಯಿಕಲ್ಲಾ choose ? ಹ ಗಡಾಯಿಕಲ್ಲೇ ಆಗ್ಬೋದು. ಹ ನೀವ್ ready ಇದ್ದೀರಲ್ಲ ನಾಳ್ದು?

ನಾವೆಂತ date ಒಂದು message ಮಾಡಿ ಇಡ್ತೇವೆ ಒಂದು ಯಾವಾಗಾಂತ?

ಹ ನಾವ್ ಎಲ್ಲಾ ಆರಾಮ ಆಯ್ತು ನಾ ಹಾಗಾದ್ರೆ date ಎಲ್ಲ message ಮಾಡಿದ್ಮೇಲೆ call ಮಾಡಿ ಇಲ್ಲಾಂದ್ರೆ message . ಆಯ್ತು ಸರಿ ಆಯ್ತಾಯ್ತು ಸರಿ ಸರಿ.

ಹ hello ಸಚಿನ್ ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಾ?

ಏನ್ ಅಪರೂಪ ಬಾರಿ call ಎ ಇಲ್ಲ? ಹೌದು, ಈಗ busy ಇರ್ತೇನೆ work ಅಲ್ಲಿ ಸ್ವಲ್ಪ.

ಹೌದಾ ಮತ್ತೆ ವಿಶೇಷ? ವಿಶೇಷ ಹೇಳ್ಬೇಕು. ನಮ್ದೇನಿಲ್ಲ. ನಮ್ದು ಏನಿಲ್ಲ. ಊರವರದ್ದೆಲ್ಲ ವಿಶೇಷ ನಮ್ ಎಂತ ವಿಶೇಷ. ನೀವು ಬೆಂಗ್ಳೂರಲ್ಲಿ MG road ಅಲ್ಲಿ ಇರುದಲ್ಲ? MG road ಅಲ್ಲ MG road ಗಿಂತ ಒಂದು ಹತ್ ಹದ್ನೈದ್ ನಿಮ್ಷ ಇಂದ್ರಾನಗರ ಅಂತ.

ನಂದೊಂದು interview ಇದೆ ಬೆಂಗಳೂರಲ್ಲಿ.

ಈ month twenty-eighth ಗೆ ಎಲ್ಲಾ.

ನಿಂಗೆ ಸ್ವಲ್ಪ ಬೆಂಗ್ಳೂರೆಲ್ಲಾ ಗೊತ್ತಿದೆ ಅಲ್ಲ . ಹಾ, ಅದು ಅದೇನು MG road ಹತ್ರವೇ ನಾನ್ ಹೋಗುವ office ಹೋಗುವ route ಎ.

ಯಾವತ್ ಬರ್ತೀರಿ twenty-eighth ಅಂದ್ರೆ ಅದೇ ಮಂಗ್ಳವಾರ ಬರುತ್ತೆ. ಬುಧವಾರ ಬರುತ್ತೆ, ನೀವ್ ಯಾವಾಗ ಬರ್ತೀರಾ ಬೆಂಗ್ಳೂರ್ಗೆ? ನಾನು ಒಂದಿನ ಮುಂಚೆ ಬರ್ತೇನೆ.

Bus ಒಳ್ಳೇದ train ಒಳ್ಳೇದ ಬರ್ಲಿಕ್ಕೆ? ಅದೇ ನೀವು ರಾತ್ರಿ ಹೊರಡೊದಾದ್ರೆ bus ಏ ಒಳ್ಳೇದು. pick-up ಮಾಡ್ತಾರೆ. ಅದಕ್ಕೆ ನಾನು ಒಂದು ದಿನ ಮುಂಚೆ ಬರ್ತೀನಿ day ಅದ್ರಲ್ಲಿ ಬ ಅದೇ full day , day travel ಮಾಡ್ತೀರಾ train ಬರ್ಬೋದು. ಏನ್ problem ಇಲ್ಲ ಅದೇ train ಅಂದ್ರೆ ನೀವು ಮಂಗ್ಳೂರ್ ಹೊಬೇಕ್ ಇಲ್ಲ ಸೂರತ್ಕಲ್ ಇಂದ ಉಡುಪಿಗೆ ಹೋಗ್ಬೇಕು.

ಹಾಗಾಗಿ train ಒಳ್ಳೆದು sorry bus ಒಳ್ಳೆದು ಅಂತ ನಾವು usually ಬರೋದು ಹೋಗುದು bus ಅಲ್ಲೇ.

ಆ week days ಅಲ ಸೊಲ್ಪ tickets ಎಲ್ಲಾ ಕಮ್ಮಿ ಇರತ್ತೆ.

ನಾನು ಒಂದು ದಿನ ಮುಂಚೆ ಬರ್ತೇನೆ, ಸ್ವಲ್ಪ ಗೊತ್ತಾಗ್ಬೇಕಲ್ಲ ಬೆಂಗ್ಳೂರ್ ಎಲ್ಲ ಸ್ವಲ್ಪ.

ಒಂದ್ ದಿನ ಮುಂಚೆ ಬಂದ್ರೆ ನಿಮ್ಗೇನು ತೋರ್ಸಕ್ಕಾಗಲ್ಲ ತನಕ್ ಇರ್ಬೇಕು ನೀವು. ಹೊಸ ಊರಲ್ಲ ಹಾಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ. ಹ. ಹ ನಾವ್ room ಅಲ್ ಇರೋದು.

ಒಂದಿನ ಬರ್ಬೋದ ನಿಮ್ಮ room ಗೆಲ್ಲ stay ಆಗ್ಬೋದ. ಆ ಬನ್ನಿ ಒಂದಿನ ಅಲ್ಲ ಒಂದೆರಡ್ಮೂರ್ ದಿನ ಆರಾಮ್ಸೇ ಇರ್ಬೋದು ನಾಲಕೈದ್ ದಿನ. ಹೆಂಗು ಈ month ಅಲ್ ಯಾರು ಇಲ್ಲ friends ಎಲ್ಲಾ ಊರಿಗ್ಹೋಗಿದಾರೆ.

ಈ ಒಬ್ನೆ ಇದೀನಿ ಈಗ್ month full ಒಬ್ನೆ ಇರ್ತೀನಿ.

ಸರಿ ಸರಿ ನಾನು ಬರುವಾಗ ನಿಮ್ಗೇ phone ಮಾಡ್ತೀನ್ ನಾನು . ಮತ್ತೆ bus ಅಲ್ ಬರ್ತೀರ ಅಂದ್ರೆ ನೀವು ಮುಂಚೆನೆ ಹೇಳಿ. ನಾನ್ ಯ~ ಎಲ್ಲಿ pick ಮಾ ಎಲ್ಲಿ pickup point ಆದ್ರೆ ನಾವ್ ಅಲ್ಲೇ ಮನೆ ಹತ್ರ ಮಾಡೋದು ಬೋ dropping point ಯಾವ್ದು ಅಂತ ಹೇಳ್ತೀನಿ.

ಇಲ್ಲಿ ಬಂದು ಎಲ್ಲಿ ಇಳ್ಕೊಳ್ಬೇಕು ಅಂತ train ಆದ್ರೆ ನೀವ್ station ಗೆ ಬಂದ್ರೆ ನಾನೇ ಬರ್ತೀನಿ pick ಮಾಡ್ತೀನಿ. but ನೀವ್ ನನಿಗ್ ಒಂದ್ಸಲ ನೀವ್ ticket ಹೆಂಗ್ ಮಾಡ್ತೀರ ಅಥವಾ ticket ಮಾಡಿಕೊಡ್ಬೇಕಂದ್ರೆ ಹೇಳಿ ನಾನ್ ಮಾಡ್ಕೊಡ್ತೀನಿ.

ಗೊತ್ತಾಗಿಲ್ಲ ಅಂದ್ರೆ ನಾನ್ direct ಆಗಿ ಯಾಕಂದ್ರೆ ನಮ್ ಮನೆ ಹತ್ರ ಆದ್ರೆ dropping point ಅಂದ್ರೆ ಜಾಸ್ತಿ ಇದಿರಲ್ಲ. ಮನೆ ಹತ್ರ ನಿಲ್ಸ್ತಾನೇ.

ನಾನ್ phone ಮಾಡಿ ಬರ್ತೇನೆ ನಿಮ್ಗೇ. ಹೇಗೆ ಅಂತ.

ಬೇರೇವ್ರ್ ಇದ್ರೆ ಹೇಳಿ ತೊಂದ್ರೆ ಇಲ್ಲ ಸಂಕೋಚ ಎಲ್ಲಾ ಬೇಡ. Okay okay.

ಅರಾಮ್ ಮಾರೆ ಮತ್ತೆ ನೀನ್ ನೀನ್ ಹೇಗಿದ್ದಿ?

ಹಾ ಮತ್ತೆಂತ ವಿಷಯ call ಮಾಡಿದ್ದಿ.

ಹಾ ನಾನು ಇದು gym join ಆಗ್ಬೇಕಂತ ಇದ್ದೆ.

ಹಾಗಾಗಿ ನಿನ್ನತ್ರ ಅದೇ ಕೇಳಿಕ್ಕೆ call ಮಾಡಿದ್ದು.